ಇದು ಪೆರು ಹಣ್ಣು ಇದೆ. ಪೆರು ಹಣ್ಣು ನಾಗೇ ತಿನ್ನುವುದರಿಂದ ನಮಗೆ ಹಲವಾರು ರೀತಿಯಾಗಿ ಲಾಭಗಳು ಸಿಗ್ತದೆ.

ಇದೆ ರೀಸೆಂಟ್ಲಿ ಯಾಗಿ ಇದು ಚರ್ಚ್ ಓಪನ್ ಆಗಿದೆ. ಅಂದ್ರೆ ವನ್ ಇಯರ್ ಆಗಿತ್ತು.

ಒಂದೊಂದು ಜಗದಲ್ಲಿ ನೂರು ನೂರೈವತ್ತು ಹಳ್ಳಿಗಳಲ್ಲಿ ಆ ಹಿಂಗೇ ಲಿಟರ ಇಗೆ ನೂರಾಮುವತ್ತು ನಲವತ್ತು ಹೀಗೆ ತಗೋತಾರೆ. ಆದರೆ ಸಿಟಿ ಯಲ್ಲಿ ನೂರಾ ಹನ್ನೆರಡು ನೂರಾ ಒಂದು ಹಿ ಈ ರೀತಿಯಾಗಿ ತಗೋತಾರೆ.